ಡಬ್ಬ ಕಾಣಿಸ್ತಾ ಉಂಟು ಆ ಬ್ಲಾಕ್ ಕಲರ್ ಬಟ್ಟೆಯನ್ನು ಅವಳಿಗೆ ಸುತ್ತಿದ್ದಾರೆ.

ಇಲ್ಲಿ ನನ್ನ ಕಣ್ಣು ಮುಂದೆ ಒಂದು ಹಿಂದೂ ದೇವಾಲಯದ ಒಂದು ಗೋಪುರದ ಟೈಪ್ ಇದು ಕಾಣಿಸ್ತಾಯಿದೆ. ಅದರ ಮುಂದೆ ಒಬ್ಬ ಹುಡುಗ ಫೋಟೋಗೆ ಫೋಸ್ ನಿತ್ತಿದ್ದಾನೆ.